ಪಕ್ಕದಲ್ಲಿ ನಾಲ್ಕು ಬಾಟಲ್ ಗಳನ್ನು ಇಟ್ಟಿದ್ದಾನೆ ಮೇಲ್ಗಡೆ ಫ್ಯಾನ್ ಕಾಣ್ತಾ ಇದೆ.

ಪಕ್ಕದಲ್ಲಿ ನಾಲ್ಕು ಬಾಟಲ್ ಗಳನ್ನು ಇಟ್ಟಿದ್ದಾನೆ ಮೇಲ್ಗಡೆ ಫ್ಯಾನ್ ಕಾಣುತ್ತಿದೆ.

ಅಡುಗೆ ಕೆಲಸ ಮಾಡೋಕೆ ಎಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲ ಸಿಗುತ್ತದೆ ಎಲ್ಲ ಚೆನ್ನಾಗಿದೆ.

ಶರ್ಟ್ ಅನ್ನು ಹಾಕಿಕೊಂಡು ನಿಂತಿದ್ದಾನೆ ಇಲ್ಲಿ ಒಬ್ಬ ಮಹಿಳೆ ಕೆಂಪು ಬಣ್ಣದ ಸೀರೆಯನ್ನು ಹಾಕಿಕೊಂಡಿದ್ದಾಳೆ ಇಲ್ಲಿ ಒಬ್ಬ ಮಹಿಳೆ ಹೂವನ್ನು ಹಾಕಿಕೊಂಡಿದ್ದಾಳೆ.

ಒಂದು ಗುಡ್ಡದಾಗಿದೆ ನಮ್ಮ ಭಾಗದಲ್ಲಿ ಕೂಡ ಹಲವಾರು ಗುಡ್ಡಗಳಿವೆ ನಾವಲಗಿ ದಿನ ಹೋಗ್ತಾ ಇರ್ತೀವಿ.

ಇದು ಒಂದು ಆಫೀಸ್ ಆಫೀಸ್ ನಲ್ಲಿ ಒಂದು ಸ್ಕ್ರೀನ್ ಅನ್ನು ನೋಡಬಹುದು.

ಮೈನಾ ಕರಗಿಸಬೇಕು ಅಂತ ಹೇಳಿ ಯೋಗ ಮಾಡಲು ಅದನ್ನ ಅಭ್ಯಾಸ ಮಾಡ್ತಾ ಇದ್ದೀವಿಗ.

ಮೈನಾ ಕರಗಿಸಬೇಕಂತೆ ಹೇಳಿ ಯೋಗ ಮಾಡುವುದು ಅದನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ.

ನಮ್ಮನೆ ಕಟ್ಟೋದನ್ನ ನಾನು ಹಿಂಗೆ ಬಂದು ಹೊರಗೆ ನಿಂತು ಮ್ಯಾಗಿಂದು ಕೊಂಬೆ ಕಟ್ಟಾಕತ್ತಿದ್ರು.

ಏನೋ ಟ್ರೈನ್ ಬಂದಾಗ ಹೋಗಬಹುದು ಇಲ್ಲ ಇರಬಹುದು.

ಬುದ್ದನ ಮೂರ್ತಿಯಾದ ಬುದ್ದ ಬಹಳ--

ಜನರಿಗೆ ಅಗತ್ಯವಿರುವ ಎಲ್ಲಾ ದಿನಸಿ ಐಟಂಗಳು .

ಆಟ ಆಡಿದ್ದೇನೆ ಸ್ನಾನ ಮಾಡಿದೀನಿ ಹಲವಾರು ಕಡೆ ಹೋದಲ್ಲಿ ನಾವು ಹೆಚ್ಚಾಗಿ ಕೆರೆಗಳನ್ನು ನೋಡಿದ್ದೇವೆ ನದಿಗಳನ್ನು ನೋಡಿದ್ದೇವೆ.

ಇಂಜಿನ್ ಗಳನ್ನು ಮತ್ತು ಎಲ್ಲ ತರಹದ ಸರ್ವಿಸ್ ಗಳನ್ನು --